ಇದರಲ್ಲಿ ಮೂರು ಟ್ರೇ ಬಾಕ್ಸ ಗಳಲ್ಲಿ ಮೀನನ್ನು ಹಾಕಿದ್ದಾರೆ.

ಮತ್ತು ಒಂದು ದೊಡ್ಡ ಬಾಕ್ಸ್ ನಲ್ಲಿ ದೊಡ್ಡ ಮೀನಿದೆ.

ಇನ್ನೆರಡು ಚಿಕ್ಕ ಚಿಕ್ಕ ಬಾಕ್ಸ್ ಗಳಲ್ಲಿ ಚಿಕ್ಕ ಚಿಕ್ಕ ಮೀನುಗಳನ್ನು ಹಾಕಿದ್ದಾರೆ.

ಮತ್ತು ನಾಮಫಲಕವನ್ನು ಗೋಡೆಯ ಮೇಲೆ ಇಂಗ್ಲಿಷಿನಲ್ಲಿ ಬರೆದಿದ್ದಾರೆ.

ಸೈಕಲ್ ನ ಕೆಳಗಡೆ ಕಪ್ಪು ಬಣ್ಣದ ಟಾರ್ಪಲ್ ಕೂಡ ಕಾಣಿಸ್ತಿದೆ.

ಒಂದು ಟೇಬಲ್ ಫ್ಯಾನ್ ಕೂಡ ಇದೆ.

ಕಾರಿನ ಡಿಕ್ಕಿ ಮತ್ತು ಡೋರ್ ಗಳು ಓಪನ್ ಆಗಿದೆ.

ಒಂದು ಬಸ್ ಕಾಣಸ್ತಿದೆ ಮತ್ತು ಆ ಕಟ್ಟಡದ ಗೇಟ್ ಕೂಡ ಕಾಣಸ್ತಿದೆ.

ಮತ್ತು ಹಲವಾರು ಗಿಡಗಳಿವೆ ಗಿಡಗಳಿಗು ಕೂಡ ಟ್ಯಾಗ್ ಅನ್ನು ಅಳವಡಿಸಿದ್ದಾರೆ.

ಮತ್ತು ಹಿಂಭಾಗದಲ್ಲಿ ನನಗೆ ಎರಡು ಗಿಡಗಳು ಕಾಣಿಸ್ತಿದೆ.

ಗೇಟ್ನ ಒಳಗಡೆ ಸ್ಕೂಲ್ನ ಬಿಲ್ಡಿಂಗ್ ಕೂಡ ಕಾಣಿಸ್ತಿದೆ.

ಮತ್ತು ಒಂದು ಮಹಿಳೆ ಮಗುವನ್ನು ಎತ್ತುಕೊಂಡು ನಿಂತಿರುತ್ತಾಳೆ.

ಒಂದು ಹೋಟೆಲ್ ಕಾಣ್ಸುತ್ತಿದೆ ಹೊಟೇಲ್ನ ಹಲವರು ಟೇಬಲ್ಗಳು ಕೂಡ ಕಾಣಿಸುತ್ತಿದೆ.

ಆಟೋ ದ ಹಿಂದುಗಡೆ ಒಬ್ಬ ಮನುಷ್ಯ ಕಾಣುಸ್ತಿದಾನೆ ಆತ ವೈಟ್ ಕಲರ್ ಶರ್ಟ್ ಅನ್ನು ಧರಿಸಿದ್ದಾನೆ.

ಫಿಶ್ ಮಾರ್ಕೆಟಲ್ಲಿ ಐದು ಜನ ಮನುಷ್ಯರಿದ್ದಾರೆ.

ಇದರಲ್ಲಿ ಬೇರೆ ಬೇರೆ ಜಾತಿಯ ಫಿಶ್ ಗಳು ಕಾಣಸ್ತಿದೆ.

ಮತ್ತು ಬಲಭಾಗದಲ್ಲಿ ನನಗೆ ನಾಲ್ಕು ರೋಗಳು ಕಾಣಿಸ್ತಿದೆ ಇದರಲ್ಲಿ ಪುಸ್ತಕಗಳನ್ನು ಸಾಲಾಗಿ ಜೋಡಿಸಿಟ್ಟಿರುತ್ತಾರೆ.

ಒಬ್ಬ ಮನುಷ್ಯ ಕಾಣುಸ್ತಿದಾನೆ ಆತ ಕೆಂಪು ಬಣ್ಣದ ಶರ್ಟನ್ನು ಧರಿಸಿದ್ದಾನೆ ಮತ್ತು ಕಪ್ಪು ಬಣ್ಣದ ಪ್ಯಾಂಟನ್ನು ಧರಿಸಿದ್ದಾನೆ.

ಆತನ ಬಲಭಾಗದಲ್ಲಿ ಒಂದು ನನಗೆ ಗೇಟ್ ಕಾಣಿಸ್ತಿದೆ.

ಮತ್ತು ಪಾರ್ಕ್ ನ ಬದ್ಯಬಾಗದಲ್ಲಿ ಪ್ರತಿಮೆಗಳೂ ಕೂಡ ನನಗೆ ಕಾಣಸ್ತಿದೆ.

ಫ್ಲೋರ್ ನ ಬಣ್ಣ ಬಿಳಿ ಬಣ್ಣದ ಆಗಿದೆ.

ನನಗೆ ಎರಡು ಬೇರೆ ಬೇರೆ ಬಣ್ಣದ ಕಾರುಗಳು ಕಾಣಿಸ್ತಿದೆ.

ಮತ್ತು ಬಲಭಾಗದಲ್ಲಿ ಒಂದು ವ್ಯಾನ್ ಕಾಣಿಸ್ತಿದೆ.

ವಾಟರ್ ಬಾಟ್ಲುಗಳು ಮತ್ತು ಎರಡು ಗ್ಲಾಸ್ ಗಳು ತಮ್ಸ್ ಅಪ್ ಮತ್ತು ಬಿಸ್ಲೆರಿ ಬಾಟ್ಲು ಕೂಡ ನನಗೆ ಕಾಣಿಸ್ತಿದೆ.

ಮತ್ತು ನನಗೆ ಹಲವಾರು ಮರಗಳು ಕಾಣಸ್ತಿದೆ.

ಒಂದು ಒಣಗಿದೆ ಎಲೆ ಕಾಣುಸ್ತಿದೆ ಮಣ್ಣು ಕಾಣುಸ್ತಿದೆ.

ಮತ್ತು ಕೆಳಗಡೆ ನನಗೆ ಒಂದು ಪೇಪರ್ ಕೂಡ ಕಾಣುಸ್ತಿದೆ.